ಅದನ್ನು ನನ್ ಮಗಳು ನೋಡಿ ತುಂಬಾ ಖುಷಿ ಪಟ್ಟು ಮೊಬೈಲ್ ತಗೊಂಡು ಹೋಗಿ ಫೋಟೋ ಹೊಡಿತ್ತಾಳೆ.

ಅಲ್ಹೋಗಿದ್ದು ಬಹಳ ಚೆನ್ನಾಗಿ ಇತ್ತು ನಾವು ಯಾವಾಗ್ಲೂ ನೋಡಿರ್ಲಿಲ್ಲ ಮಕ್ಕಳು ಕರ್ಕೊಂಡು ಹೋಗಕ್ಕೆ ಹಾಗ್ ನೋಡದ್ವು.

ಎಲ್ಲರಿಗು ಆರೋಗ್ಯನೇ ಸರಿ ಇರೋಲ್ಲ.

ನಾವು ಮಕ್ಕಳಿಗೆ ಶಾಲೆ ಬಿಡೋಕ್ಕೆ ಹೋಗ್ಬೇಕಾದರೆ ಮಚೆ ರೋಡ್ ದಾಟಬೇಕಾದರೆ ಕಾರ್ ಬರ್ತಾನೆ ಇರ್ತವೆ ಒಂದ್ ಒಂದ್ ಮನೆಲ್ ಎರಡ್ ಎರಡ್ ಕಾರ್ ಆಗವೆ.

ಎಮ್ಮೆ ಆಹ್ಹ್ಹ್ ಹೊರಗಡೆ ಬಿಟ್ರೆ ಹಾಗ್ ಮೆದ್ಕೊಂಡ್ ಬರುತ್ತೆ ಜಮೀನಿಗೆ ಹೋಗುತ್ತೆ ಜಮೀನ್ ನಾಲ್ --

ನಾವು ಕೂತಲ್ಲೇ ಆಹ್ಹ್ಹ್ ಟಿವಿ ಆಕಡೆ ಈಕಡೆ ನು ಹಾಕಿರ್ತ್ತಾರ ಆ ಟಿವಿ ನೋಡ್ಬಿಟ್ಟೆ ನಾವ್ ಹತ್ರ ಹೋಗ್ ನಿಲ್ಲೋದೆ ಬ್ಯಾಡ.

ಬಲೂನ್ ತುಂಬಾ ಚೆನ್ನಾಗ್ ಕಾಣುತ್ತೆ.

ಅದ್ರ ಮ್ಯಾಲ್ ಮಕ್ಳ್ ಕೂತ್ಕೊಂತವೆ ಫೋಟೋ ತಗಸ್ಕೊನ್ತವೆ ನೀರಲ್ ಆಟಾಡ್ತವೆ.